ಮತ್ತು ಬಸ್ಸ ಗಾಡಿ ಬಸ್ಸು ಗಳು ಮತ್ತೆ ಬೈಕ್ ಗಳಿಗೆ ಸಂಚರಿಸಲು ಸು ಬಹಳ ಸುಗಮವಾಗಿದೆ.

ನಾವ ಭಾರತಿಯ ಸಂಸ್ಕೃತಿ ಉ ಉಡುಗೆ ತೊಡುಗೆಯು ಬಹಳ ಉತ್ಕರ್ಸ್ಟ ಮಟ್ಟದ್ದಾಗಿದ್ದು --

ಅದನ್ನ ಅವರು ಪ್ಯಾಕ್ ಮಾಡಿ ಗ್ರಾಹಕರಿಗೆ ಸರಬರಾಜು ಮಾಡುತ್ತಾರೆ.

ಇಲ್ಲಿ ಸಾಕಷ್ಟು ಜನ ಬಂದು ಕಷ್ಟ ತಮ್ಮ ಕಷ್ಟವನ್ನು ಮಾಡಿಕೊಂಡು ಹೋಗುತ್ತಾರೆ.

ತೋಪುಗಳು ಮದ್ದು ಗುಂಡುಗಳು ಎಲ್ಲವು ಇಲ್ಲಿ ಸಂಗ್ರಹ ಇದೆ. ಅವರು ಬಳಸಿದಂತಹ ಬಟ್ಟೆಗಳು ಸಹ ಇಲ್ಲಿ ದೊರೆಯುತ್ತವೆ.

ಈ ಚಿತ್ರವೂ ಹಿಂದಿನ ಕಾಲದ ಕಟ್ಟಡದಲ್ಲಿ ನಿರ್ಮ ನಿರ್ಮಿಸಿದ ಕಲೆಯ ಚಿತ್ರವಾಗಿದ್ದು ಬಹಳ ಸುಂದರ ಸುಂದರವಾಗಿ ಅಮವ ಅತ್ಯಾಕರ್ಷಕವಾಗಿಯೂ ಕಂಡುಬರುತ್ತದೆ.

ಇವು ಎ.ಟಿ.ಎಮ್ ನ ಚಿತ್ರವಾಗಿದೆ ಇಲ್ಲಿ ನಾವು ಹಣವನ್ನು ನಮ್ಮ ಎ.ಟಿ.ಎಮ್ ಕಾರ್ಡ್ ಬಳಸಿ ಇಲ್ಲೇ ಹಣವನ್ನು ನಾವು ಪಡೆದುಕೊಳ್ಳಬಹುದು ಮತ್ತು ನಮ್ಮ ಒಂದು ಕಾತೆಗೆ ಇಲ್ಲಿಂದ ಹಣವನ್ನು ನಾವು ಜಮಾ ಮಾಡಬಹುದು.